ಬಸ್ ಸ್ಟಾಂಡ್ ಅತ್ರ ಯಾರೋ ಬ್ಯಾಗ್ ಹಾಕೊಂಡು ಹೊಂಟನೆ ಮತ್ತೆ ಮೂರು ಬಸ್ ತರ ಊರಿಂದ ಹೊಂಟೀರಬೇಕು ಯಾವನೋ ಗಾಡಿ ತಗೊಂಡ್ ಹೊಂಟನೆ ಬಸ್ ಸ್ಟಾಂಡ್ ವೊಳಗೆ ಮುಂದೆ ಏನೋ ಬೋರ್ಡ್ ಆಕ್ಯಾರ.

ಕೆ ಇಲ್ ಏನೋ ಬೇಕರಿ ಇದ್ದಂಗ ಐತಿ. ಒಬ್ಬ ಯಾವನೋ ಗಾಡಿ ತಗೊಂಡ್ ಹೊಂಟಾನ ಒಬ್ರು ಸೈಕಲ್ ಮ್ಯಾಗ್ ನಿಂತಾನ.